ಬೈಕ್ ಸರ್ವಿಸ್ ಎನ್ನುವ ಹೆಸರು ನೀಲಿ ಬಣ್ಣದಲ್ಲಿದೆ ಸರ್ವಿಸ್ ಅಂಗಡಿಯ ಒಳಗೆ ಒಬ್ಬ ವ್ಯಕ್ತಿ ಬೈಕ್ ಸರ್ವಿಸ್ ಮಾಡುತ್ತಿದ್ದಾನೆ.

ಸರ್ವಿಸ್ ಅಂಗಡಿಯ ಮುಂದೆ ಐದು ಬೈಕು ಗಳು ನಿಂತಿವೆ.

ಇಲ್ಲಿರುವ ಅಪಾರ್ಟ್ಮೆಂಟ್ ಗಳು ಬಿಳಿಯ ಬಣ್ಣದಲ್ಲಿವೆ ಮತ್ತು ಒಂದು ಬಿಳಿ ಬಣ್ಣದ ಕುರ್ಚಿಯನ್ನು ನೋಡಬಹುದು.

ಇದು ಒಂದು ಮದುವೆಯ ಸಮಾರಂಭವಾಗಿದೆ ಈ ಸಮಾರಂಭದಲ್ಲಿ ಕೆಂಪು ಬಿಳಿ ಮತ್ತು ಹಳದಿ ಹೂಗಳಿಂದ ಅಲಂಕರಿಸಿದ್ದಾರೆ.

ಎಸ್_ಬಿ_ಐ ಎ_ಟಿ_ಎಂ ಎನ್ನುವ ಹೆಸರು ನೀಲಿ ಮತ್ತು ಬಿಳಿಯ ಬಣ್ಣದಲ್ಲಿದೆ.

ಈ ಕಟ್ಟಡದ ಮುಂದೆ ಇಂಡಿಯನ್ ಬ್ಯಾಂಕ್ ಮತ್ತು ಎ_ಟಿ_ಎಂ ಎಂಬ ಬೋರ್ಡ್ ಅನ್ನು ಕಾಣಬಹುದು.

ಕೆಂಪು ಬಣ್ಣದ ಗೋಡೆಯ ಮೇಲೆ ಬಿಳಿಯ ಬಣ್ಣದ ಆಸನಗಳ ಚಿತ್ರಗಳನ್ನು ನೋಡಬಹುದು.

ಇದರಲ್ಲಿ ಒಂದು ನೀರಿನ ಕೊಳವಿದೆ ಈ ಕೊಳದ ಮಧ್ಯದಲ್ಲಿ ಕಬ್ಬಿಣದ ರೇಕ್ ಅನ್ನು ಹಾಕಿದ್ದಾರೆ.

ಈ ಕೋಣೆಯ ಗೋಡೆಗೆ ಬಿಳಿ ಬಣ್ಣ ಮತ್ತು ಒಂದು ಸ್ವಿಚ್ ಬೋರ್ಡ್ ಇದೆ.

ಗುಡ್ಡದ ಮೇಲೆ ಒಂದು ಕನ್ನಡಾಂಬೆಯ ಬಾವುಟವಿದೆ ಗುಡ್ಡದ ಮೇಲಿನ ಬಾವುಟವು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ.

ಗುಂಡೆಯ ಹೊರಗೆ ಒಬ್ಬ ವ್ಯಕ್ತಿ ಮೊಬೈಲ್ ಮೂಲಕ ವಿಡಿಯೋ ಮಾಡುತ್ತಿದ್ದಾನೆ.

ಎಕರೆ ಯಲ್ಲಿ ದೇವರ ಫೋಟೋ ಗಳು ಮತ್ತು ಸಿ_ಸಿ ಟಿ_ವಿ ಕ್ಯಾಮೆರಾ ಇದೆ.

ಪಾರ್ಕ್ ನಲ್ಲಿ ಜೋಕಾಲಿ ಆರೋಹಿಗಳು ಜಾರುವ ಬಂಡೆ ಇನ್ನು ಹಲವಾರು ಆಟದ ವಸ್ತುಗಳನ್ನು ನೋಡಬಹುದು.

ಅಸ್ತಿಪಂಜರದ ಪಕ್ಕದಲ್ಲಿ ಒಂದು ಕಿಟಕಿ ಇದೆ ಅದಕ್ಕೆ ಪರದೆಯನ್ನು ಹಾಕಿದ್ದಾರೆ.

ಪಾರ್ಸಲ್ ಪ್ಯಾಕೇಜಿಂಗ್ ಯೂನಿಟ್ ವಿಲ್ಸನ್ ಗಾರ್ಡನ್ ಎನ್ನುವ ಹೆಸರು ಕೆಂಪು ಮತ್ತು ಬಿಳಿಯ ಬಣ್ಣದಲ್ಲಿದೆ.

ಹಣ್ಣಿನ ಅಂಗಡಿಗಳ ಮುಂದೆ ರಸ್ತೆಯಲ್ಲಿ ಹಲವಾರು ವಾಹನಗಳು ಚಲಿಸುವುದನ್ನು ನೋಡಬಹುದು.

ಈ ಕಟ್ಟಡದ ಪಕ್ಕದಲ್ಲಿ ಒಂದು ಬೈಕ್ ಮೇಲೆ ಬಟ್ಟೆಯನ್ನು ಹಾಕಿದ್ದಾರೆ ಈ ಕಟ್ಟಡದ ಮುಂಭಾಗದಲ್ಲಿ ವಿಶಾಲವಾದ ಅಂಗಳವಿದೆ ಮತ್ತು ದೊಡ್ಡದಾದ ನೀಲಗಿರಿ ಮರವಿದೆ ಈ ಕಟ್ಟಡದ ಗೋಡೆ ಮೇಲೆ ಕಪ್ಪು ಬಣ್ಣದ ನಾಮಫಲಕವಿದೆ.